ಇಲ್ಲ. ಇವಾಗ್ full ಬಿಸ್ಲು. ಹೌದಾ? ಅದೇ ಹಾ ಎಷ್ಟೋತಿಗ್ ಮಳೆ ಬರ್ತದೆ ಎಷ್ಟೋತಿಗ್ ಬಿಸ್ಲು ಕಾಯ್ತದಂತ ಹೇಳಿಕ್ಕಾಗಲ್ಲ. ಹಾ ಹೌದು. ಇವಾಗಾ ಮೂರು ಗಂಟೆವರ್ಗೆ ಬಿಸ್ಲಿದ್ರೆ ಮತ್ತೆ, ಆ ಮಳೆ start ಆಗತಲ್ಲ. ಹೌದು, ಮೊನ್ನೆಯೆಲ್ಲ ಚಂಡಮಾರುತ ಇತ್ತಂತೆ ಅಲ್ಲಾ. ಹಾ ಹೌದು. ಮೊನ್ನೆ ಚಂಡಮಾರುತ ಇತ್ತಲ್ಲ. ಅದೆ. ಅದೆ ಅದೆ ಅದ್ಕೇ ಗಾಳಿ ಮಳೆ. ಹೌದು. ಎಷ್ಟೋತಿಗ್ ಮಳೆ ಬರ್ತದೆ ಎಷ್ಟೋತಿಗೇ

ಹ್ಮ್. ಬಿಸ್ಲಲ್ಲಿ ನಡ್ಕೊಂಡ್ ಹೋಗ್ಲಿಕ್ಕೂ ಸಾಕಾಗಲ್ಲ ಒಂದೂ ಒಂದು ಸ್ವಲ್ಪ ದೂರ ನಡೀಲಿಕ್ಕಾಗಲ್ಲ ಬಿಸ್ಲಲ್ಲಿ ಆತರ ಬಿಸ್ಲ್ ಆಮೇಲ್ ಸಡನ್ನಾಗ್.

ಆ ಹೌದೌದು, ಸಡನ್ನಾಗ್ ನಮ್ಗ್ ಸಡನ್ನಾಗ್ ಮಳೆ ಬರ್ತದೆ. ಆಕಡೆ ಹೊರ್ಗಡೆ ಹೋಗ್ವಾನ್ದ್ರು ಅಲ್ಲಿ ಕೂಡ ಹೋಗೋಕ್ಕಾಗಲ್ಲ ಆತರ ಆಗ್ತದೆ.

ಮೊನ್ನೆ ಇಲ್ಲಿ ಮಳೆ ಬಂದು, full ಗಾಳಿ - ಮಳೆ ಬಂದು ಮರಯೆಲ್ಲ ಬಿದ್ದೋಗಿದೆ ಅಪ್ಪ! ಹೌದು current ಎ ಇರಲ್ವಲ್ಲ ಕೆಲವ್ಸಲ. ಹಾ ಒಂದೋನ್ಧಸಲ current ಸ ಇರಲ್ಲ.

ಮೊನ್ನೆ current ಕಂಬ ಅದೆಲ್ಲ cut ಆಗಿತ್ತು ನಮ್ದು. ಆ ಒಂದೊಂದ್ಸಲ ಒಂದೊಂದ್ತರ ಆಗ್ಬಿಡುತ್ತೆ. full current ಎ ಇರ್ಲಿಲ್ಲ full day. ಅದೆ ಗಾಳಿ ಮಳೆ ಎಲ್ಲ ಬಂದ್ರೆ current ಇರಲ್ಲ.

ಮರ ಮೊನ್ನೆ ಬಿದಿತ್ತು ಒಂದ್ ಮರ ಅದೊಂದು ನಮ್ದು current wire ಮೇಲೆ ಬಿದ್ದುತ್ತು.

ಆ ಒಂದ್ ದಿವ್ಸ current ಎ ಇರ್ಲಿಲ್ಲ full day. ಒಹ್ ಆತರ ಆದ್ರೆ problem ಅಲ್ಲಾ full ಉ. ಹೌದು problem ಅದೆ. ಈ ಕೃಷಿಕ್ರಿಗೂ ಹಾಗೆ ತುಂಬಾ problem ಅವ್ರಿಗೂ ಬೆಳೆ ಎಲ್ಲಾ ಬರೋ time ಲಿ ಮಳೆ ಬಿಸ್ಲೆಲ್ಲ ಏರುಪೇರಾದ್ರೆ ಎಲ್ಲಾ ಹಾಳಾಗ್ತಾದಲ್ಲಾ. ಹಾ ಹೌದು, ಮತ್ತೆ ಈತರ ಬಿಸ್ಲು ಬಂದ್ರೆ full ಸುಸ್ತಾಗ್ತಾದಲ್ಲ. ಹೌದು. ಕೆಲ್ಸ ಮಾಡ್ಲಿಕ್ಕೂ ಆಗಲ್ಲ ಈ ಬಿಸ್ಲಿಗೆ.

ಇನ್ನು ವಾತಾವರಣ ಹೇಗಂತ ಹೇಳಿಕ್ಕೇ ಆಗಲ್ಲ. ಆ ಹೌದು. ಅದ್ಕೇ ಸುಮ್ನೆ ಈತರ ಮಳೆ, ಅರ್ಧ ಮಳೆ ಅರ್ಧ ಬಿಸ್ಲು ಈತರ ಬಂದು ಕಾಯಿಲೆಗಳೆಲ್ಲ ಜಾಸ್ತಿ ಆಯ್ತಲ್ಲ?

ಒಂತರ body ಯೆಲ್ಲ ಒಂತರ ಸುಸ್ತ್ ಸುಸ್ತ್ ಸುಸ್ತು. ಹಾ ಹೌದು ಸೃಷ್ಟಿ ನಂಗೊಂದ್ call ಬರ್ತಿದೆ office ನಿಂದ. so ನಾನ್ work start ಮಾಡ್ತೇನಾಯ್ತಾ? ಮತ್ತೆ call ಮಾಡ್ತೇನೆ free ಇದ್ದಾಗ.

ಹಾ ನಾನು ಆರಾಮ್ ಇದ್ದೇನೆ, ನೀವು? ಹಾ ನಾನ್ಸಾ ಹುಷಾರಿದ್ದೇನೆ, ಎಂತ ನಿಂದು education ಎಲ್ಲ complete ಆಯ್ತಾ?

ಹಾ education ಆಗ್ತಿದೆ, ಈಗ ಮುಗ್ತಾ ಬಂತು.

ಹೌದಾ, ಇನ್ನು ಎಷ್ಟು sem ಎಷ್ಟು sem ಉಂಟು?

ಹಾ last sem ಆ? ನಿಮ್ಮಲ್ಲಿ ನೀನು ಎಲ್ಲಿ college , ನಿಟ್ಟೆ ಅಲ್ಲ ನಿಂದು?

ಹಾ ಅಲ್ಲಿ campus selection ಎಲ್ಲ ಉಂಟಲ್ಲಾ, ಒಳ್ಳೆ prepare campus selection ಆಗು. ಅದೊಂದು campus ಆಗಿದೆ, ಅದು ನೋಡ್ಬೇಕು correct job ಅಷ್ಟು clarity ಇಲ್ಲ ಅಂದ್ರೆ contract based ಅದು.

Salary ಕೂಡಾ ಅಷ್ಟು ನಮಗೆ ಬೇಕಾದಷ್ಟಿರುದಿಲ್ಲ, ನಮ್ಮದೊಂದು ಅಹ್ mind set ಬೇರೆ ಇರ್ತದೆ salary ಇಷ್ಟು ಬೇಕಂತ ಈಗ ಈಗಿನವರದ್ದು . Contract ಅದು, ಅದೂ ಅವ್ರು ಯಾವಾಗ್ ತೆಗೀತಾರಂತ ಗೊತ್ತಾಗಲ್ಲ, ಒಂದು permanent ಸಿಕ್ಕಿದ್ರೆ ಒಳ್ಳೆದಲ್ಲ, ಅದಕ್ಕೇ permanent ನೋಡ್ತಾ ಇದ್ದೇನೆ. ಅಂದ್ರೆ, ಈಗ ನೀನು ಕಲಿಯುದಲ್ಲ experience ಗೋಸ್ಕರ ಸ್ವಲ್ಪ ಮಾಡು ಒಂದು ಎರಡು ಮೂರು ನಾಲ್ಕು ವರ್ಷ.

ಮತ್ತೆ ನಾಲ್ಕು ವರ್ಷ experience ಆದ್ಮೇಲೆ, ನಿಂಗೆ ಮತ್ತೆ permanent ಎಲ್ಲಿಯಾದ್ರುಸ ಹುಡುಕ್ಬೋದು Banglore, Bombay, Chennai, Chennai ಲೆಲ್ಲಾ ಒಳ್ಳೆ job opportunity ಉಂಟು. foreign countries ಗೆಲ್ಲಾ ಹೋಗುವದ್ಕಿಂತ, ನಮ್ಮ India ದಲ್ಲಿಯೇ ನಾವು job search ಮಾಡಿ ಕುತ್ಕೊಂಡ್ರೆ ನಮ್ಗೂ ಒಳ್ಳೆದು ಅಂದ್ರೆ. ನಾವು India ದಲ್ಲೇ ಇರ್ತೇವೆ, ನಮ್ಮ ಅಪ್ಪ ಅಮ್ಮನ್ ಜೊತೆನೇ ಇರ್ತೇವೆ, ಮತ್ತೆ foreign country ಗೆಲ್ಲ ತುಂಬ ದೂರ ಆಗ್ತದೆ, ಮತ್ತೆ ಒಂದು family, function ಎಲ್ಲ ದೂರ ಇಡ್ಬೇಕಾಗ್ತದೆ.

Chennai, Bombay ಎಲ್ಲ try ಮಾಡು, ಅದು ಯಾಕೆ ನಮ್ಮ ಕರ್ನಾಟಕದಲ್ಲೇ ಬೇಕಾದಷ್ಟು ಉಂಟು. ನಿಮ್ voice brake ನೋಡಿ ಏನಂತ?

ಅದು night ಅಲ್ಲ ಹಾಗೆ ಅದು. ನಾನದೇ ನಿಂಗೆ phone ಮಾಡ್ದೆ ಸುಮಾರ್ time ಆಯ್ತಲ್ಲ, ನನ್ನ ಮದುವೆಗೆ ಬಂದದ್ದು ನೀನು. ಅದ್ರ ನಂತರ ನಾನ್ ನಿನ್ನನ್ನು ನೋಡ್ಲೇ ಇಲ್ಲ, ನೀನ್ಸಾ ಒಂದು ಮಾಡ್ಲಿಲ್ಲ ಮಾರಾಯ.

ಹ್ಮ್, ಈಗ ಅಂದ್ರೆ college ಅಲ್ಲ last sem ಅಲ್ಲ ಸ್ವಲ್ಪ busy ಓದ್ಬೇಕಲ್ಲ?

ಹಾಗೆ ನೀನೆಂತ up and down ಮಾಡ್ತಾ ಇದ್ದೀಯಾ, ಅಲ್ಲ hostel ಅಲ್ಲಿದ್ದೀಯಾ?

ನೀನು ಕಾಲೇಜಲ್ಲಿ up and down ಮಾಡ್ತಿದ್ದೀಯಾ ಅಲ್ಲ hostel ಲಲ್ಲಿದ್ದೀಯ?

Hostel ಅಲ್ಲ up and down ನೇ ಅಂದ್ರೆ ನಮ್ಗೆ ಎಷ್ಟು ಒಂದ್ thirty kilo meter ಇರುದು ಮನೆ ಇಂದ ಅಷ್ಟೇ. ಹೌದು ನೀನು ಮೊನ್ನೆ ಹೇಳ್ತಿದ್ದೀಯಲ್ಲ ತುಂಬ long ಆಗ್ತದೆ, ಎರಡೆರಡು ಬಸ್ change ಮಾಡ್ಬೇಕೆಲ್ಲ ಹೇಳ್ತಿದ್ದೀಯಲ್ಲ? ಹೌದೌದು, ಆದ್ರೆ hostel ಅಲ್ಲಿ ತುಂಬ costly ಅಲ್ಲ, bus ಕಿಂತನೂ bus ಅಲ್ಲಾದ್ರೆ ಒಂದು pass ಮಾಡಿದ್ರೆ ಆಗುತ್ತೆ, hostel ಅಲ್ಲಿ. ಹಾ, ನಿಮ್ಗೆ ಹೀಗೇ ಇದು government PG ಎಲ್ಲ facility ಇಲ್ವಾ?

ಅಂದ್ರೆ ನಾವು ಕಲಿವಾಗ ನಮ್ಮ college ಅದ್ದು hostel ಬೇರೆವೇ ಇತ್ತು, ಮತ್ತೆ ಒಂದು.

Girls ಅಂತ ಒಂದು government host~ hostel ಇತ್ತು ಉಡುಪಿಯಲ್ಲಿ, ಅಲ್ಲಿ ಎಲ್ಲ ಸೇ~ಸೇರ್ತಾ ಇದ್ರು ನಾನ್ hostel ಎಲ್ಲ ಕುತ್ಕೊಳ್ಳಿಕ್ಕೆ ಹೋಗ್ತಾ ಇರ್ಲಿಲ್ಲ, ನಾನು ಇಲ್ಲೇ ಉಡುಪಿ college ಗೆ ಹೋಗ್ತಿದ್ದದ್ದಲ್ಲ, ಹಾಗಾಗಿ ನಾನು up and down ಮಾಡ್ತಾ ಇದ್ದೆ.

ಮತ್ತೆ ನೀನು ಹೇಗಿದ್ದೀ, ಹುಷಾರಿದ್ದೀಯಲ್ಲಾ? ಹೇಗೆ ಚಳಿ ಎಲ್ಲ ಜೋರುಂಟ Bangalore ರಲ್ಲಿ ಇದು ಉಡುಪಿಯಲ್ಲಿ?

ಚಳಿ ಜೊರುಂಟ?

ಹೌದಾ, ನಾನಿನ್ನೊಂದ್ಸಲ ಮಾಡ್ತೇನೆ ಆಯ್ತಾ?

ಹಾ ನಂದು ಇನ್ನು ಆಗ್ಬೇಕು, ಏನ್ ಮಾಡಿದ್ರು spacial ಇವತ್ತು?

Special fish ಮಾರಾಯ, ದಿವಾಸ fish ಶೆ.

ನಂಗೆ ಇವತ್ತು ಏನೋ chicken ಮಾಡಿದ್ದಾರೆ, ಮನೆಯಲ್ಲಿ. ಹೌದಾ, ಆಯ್ತಾಯ್ತು next time ಮಾತಾಡುವ ಆಯ್ತಾ ಇಡ್ತೇನೆ?

ಆ ಸ್ನೇಹ ಗೌರಿ ಅವ್ರೇ. ? ಹ ನಾನು ಆರಾಮ. ನೀವು ಹೇಗಿದ್ದೀರಿ? ಹಾ ನಾನು ಚೆನ್ನಾಗಿದ್ದೇನೆ.

ಆ ಊಟ ಆಯ್ತು. ನಿಮ್ದು? ನಮ್ಮದುಸ ಆಯ್ತು ಎಲ್ಲಿ. ಕೆಲಸ ಮಾಡ್ತಾ ಇರುದಾ? ಇಲ್ಲಾ ನಾನು house wife ಮನೆಯಲ್ಲೇ ಇದ್ದೇನೆ.

ಹಾಗೆ. ಮನೆಯಲ್ಲಿ ಸ್ವಲ್ಪ ಹೂವಿನ ಗಿಡ ಎಲ್ಲಾ ಇಟ್ಟುಕೊಂಡು. ತುಂಬಾ interest ಉಂಟು ಆ ಬಗ್ಗೆ. ? ಇದು masters ಮಾಡ್ತಾ ಇದ್ದೇನೆ Mangalore ನ university ಅಲ್ಲಿ. ಓ ಆ ಕಲಿತಾ ಇದ್ದೀರಾ?

ಆ ಹೌದಾ . Hostel ಅಲ್ಲಿ ಇರುದ ನೀವು?

ಆ ಆ ನಿಮ್ಮ ಮನೆಯಲ್ಲೆಲ್ಲಾ ಹೂವಿನ ಗಿಡಯೆಲ್ಲಾ ನೆಟ್ಟಿದ್ದಿರಾ? ಹಾ ಉಂಟು. ತುಂಬಾ ಅಂದ್ರೆ ಮನೆಯಲ್ಲಿ ಅಮ್ಮನಿಗೆ ತುಂಬಾ interest ಉಂಟು ಅದ್ರಲ್ಲಿ. ಅಮ್ಮ ತುಂಬಾ ಹೂವಿನ ಗಿಡಯೆಲ್ಲಾ ನೆಡ್ತಾಯಿರ್ತಾರೆ ಹೊಸ್ದೆಲ್ಲ ತಂದು ನೆಡ್ತಾರೆ. ಹ ಹ ಹ ನಿಮ್ಮ ತುಂಬಾ ಅದೆಲ್ಲಾ ಹೂವಿನ ಗಿಡಯೆಲ್ಲಾ ಇರ್ಬೋದಲ್ಲ, ನಿಮ್ಮ .

ಉಂಟು ಒಂದ್ ಎರಡ್.

ತಾವರೆ ಇದುಕೆರೆಯಲ್ಲಿ ಬಿಟ್ಟದ್ದ ನೀವು ಹೂವಿನ ಕುಂಡದಲ್ಲೇ ನೀರ್ ಹಾಕಿ ಬಿಟ್ಟದ್ದಾ? ಹೂವಿನ ಕುಂಡದಲ್ಲಿ ನೀರ್ ಹಾಕಿ ಬಿಟ್ಟದ್ದು ಅದು ಬಣ್ಣದೆಲ್ಲಾ ಚಟ್ಟಿ ಬರ್ತದಲ್ಲ ಅದ್ ಅದ್ರಲ್ಲಿ ಮಾಡಿದ್ದು. ಹೌದಾ? ಆ ಅದೂ ಅದು ಹೇಗೆ ನೀರು change ಮಾಡ್ಬೇಕಾ? ನೀರಂದ್ರೆ change ಒಂದ್ ಚೂರು ಸಮಯ ಕಳ್ದುಒಂದು ವರ್ಷಕೆಲ್ಲಾ ಎಂತ ಆಗುದಿಲ್ಲಾ ಮಣ್ಣದು ತುಂಬಾ ಮಣ್ಣು ಹಾಕಿ ಅದ್ರ ಮೇಲೆ ನೀರ್ ಹಾಕಿ ಇಡುವ ಕಾರಣ.

ನಾವು ಕೃತಕವಾಗಿ ಮಾಡೋ ಕಾರಣದಲ್ಲಿ ಚೂರು ನೀರ್ change ಇಲ್ಲಾಂದ್ರೆ ತೊಂದ್ರೆ ಇಲ್ಲ. ಅದು ಚುರ್ ಚುರ್ ನೀರ್ ಹಾಕ್ತಾ ಇದ್ರೆ ಹಳೆ ನೀರ್ ಚೆಲ್ಲಿ ಹೋಗ್ತದೆ ಅಂದ್ರೆ ತೂತು ಇರ್ತದಲ್ಲ tub ಅಲ್ಲಿ.

ಅದು ತೊಂದ್ರೆ ಇಲ್ಲ. ಯಾವ colour ಗಿಡ ಅದು? ಅದೂ ಒಂದು ನೇರಳೆ ಬಣ್ಣದ್ದು.

ಬಿಳಿ colour ಆ . ಹೂವದ್ದು ಈಗ start ಆ ಹೂವಾಗ್ಲಿಕ್ಕೆ start ಆದ್ಮೇಲೆ ಯಾವಾಗ್ಲು ಆಗ್ತದ ಹೂವು ತುಂಬ ?

ನಿಮ್ಮಲ್ಲಿ ಉಂಟಾ? ನಮ್ಮಲ್ಲಿ ತಾವರೆ ಇಲ್ಲ ತುಂಬಾ colour ರಿದ್ದೆಲ್ಲಾ ನೆಟ್ಟಿದ್ದೇನೆ. ಹೌದಾ? ಉಂಟಾ ? ಉಂಟು ಬಣ್ಣದ್ದು ಉಂಟು. ಕೆಂಪು ಮತ್ತೇ ಒಂದು pink colour ಅಲ್ಲಿ ಉಂಟು.

ಹಾಗೆ ಐದಾರು ಬಗೆಯದ್ದು ದಾಸವಾಳ ನೆಟ್ಟಿದ್ದೇನೆ.

ನಿತ್ಯಕ್ಕೇ use ಆಗ್ತದಲ್ಲ, ಇಡ್ಲಿಕೆಲ್ಲಾ ತುಂಬ . ಅದೇ ದೇವರಿಗೆ ಇಡ್ಲಿಕ್ಕೆ use ಆಗ್ತದಲ್ವಾ . ಮತ್ತೆ ಮಲ್ಲಿಗೆ ಗಿಡ ಎಲ್ಲಾ ನೆಟ್ಟಿದ್ದೇನೆ ಹಾಗೆ. ಹ ಮನೆಯಲ್ಲಿ ಮೊದ್ಲು ಅಮ್ಮ ಮಲ್ಲಿಗೆ ಕೃಷಿ ಮಾಡ್ತಾ ಇದ್ವಿ ಈಗ ಆಗುದಿಲ್ಲ ಅಂತ ಬಿಟ್ರು.

ಆ ಹ ಹ ಹೌದು. ನಾನುಸ ಮುಂಚೆ ಒಂದ್ ಎರಡು ಈ ಹವ್ಯಾಸಕ್ಕೆ ನೆಟ್ಟದ್ದು ಜಾಸ್ತಿ ಇತ್ತು, ತುಂಬ ಮಲ್ಲಿಗೆ ಆಗ್ತಾ ಇತ್ತು.

ಆ ಅದು ಬೆಳಿಗ್ಗೆ ಬೇಗ ಎದ್ದು ಕೊಯ್ಯಬೇಕಲ್ಲ ಅದನ್ನು.

ಆ ಹೌದು ಮತ್ತೆ ವಿಶೇಷ? ವಿಶೇಷ ಎಂತ ಹೇಳ್ಬೇಕು . ಆ ನೀವು ಇನ್ನು ಇನ್ನೊಮ್ಮೆ ನಾವ್ ಮಾತಾಡ್ವ. ಹ. ಆಯ್ತಾಯ್ತು ಖಂಡಿತ . ಆ ಆಯ್ತು. ಹ ಸರಿ bye.